ಅದರಲ್ಲಿ ದಿನಸಿಗಳ್ನು ಇರಿಸಲಾಗಿದೆ. ಕೂಬ್ಬರಿ ಎಣ್ಣೆ ಶಂಪೋ ಬಟಾಲಿ ಇನ್ನುಳಿದ ಐಟಮ್ಗಳ್ನು ಇಡಲಾಗಿದೆ.

ಇಲ್ಲಿ ಬಸ್ ನಿಲ್ದಾಣವನ್ನು ಕಾಣಬಹುದಾಗಿದೆ. ಇಲ್ಲಿ ಕೆಂಪು ಬಣ್ಣದ ಬಸ್ಗಳು ಸಾಕಷ್ಟು ನಿಂತಿದೆ ಮತ್ತು ಅಜನ್ ಕೂಗುವ ಕಂಬ ಇದೆ ಇಲ್ಲಿ ವಿದ್ಯುತ್ ತಂತಿ ಇದೆ.

ಅಲ್ಲಿ ಸ್ಫರ್ಧಾತ್ಮಕ್ಕ ಭಾಗದಲ್ಲಿ ವ್ಯಕ್ತಿಗಳು ಪುಸ್ತಕಗಳನ್ನು ವೀಕ್ಷಿಸುತ್ತಿದ್ದಾರೆ ಕೆಲವು ಪುಸ್ತಕಗಳನು ಡಬ್ಬಿಗಳಲ್ಲಿ ಹಾಕಿ ಇಡಲಾಗಿದೆ ಕೆಲವು ಕಮಾನುಗಳನ್ನು --

ಹಸಿರೂ ಬಣ್ಣದ ಜಾರು ಬಂಡಿ ಮತ್ತು ಇನ್ನೊಂದು ಈಜುಕೊಳದ ಮಧ್ಯ ಭಾಗದಲ್ಲಿ ಜಾರು ಬಂಡಿ ಮತ್ತು ಒಂದು ಮಂಟಪ ಇದೆ. ಪಕ್ಕದಲಿ ಗೂಂಬೆ ಇದೆ ಹುಲ್ಲು ಇದೆ.

ಇಲ್ಲಿ ಒಂದು ಅಂಗಡಿಯ ಮಳಿಗೆ ಇದೆ. ಸಿ.ವಿ.ಜೆ ಪ್ರಾವಿಜನ್ ಎಂಬುವ ಫಲಕವಿದೆ.

ವಿವೊ ಎನ್ನುವ ಫಲಕ ಒಂದು ಅದರ ಬದಿಯಲ್ಲಿ ಕಾಣಿಸುತ್ತಿದೆ ಮೇಲಭಾಗದಲ್ಲಿ ಕಿಟಾಕಿಗಳು ಕಾಣಿಸುತ್ತಿವೆ.

ಅದ್ರ ಬದಿಯಲ್ಲಿ ಒಂದು ಕಟ್ಟಡ ಇದೆ ಕೆಳ ಭಾಗದಲ್ಲಿ ಅಂಗಡಿಯ ಮಳೆಗೆಗಳು ಇವೆ ಮೇಲೆ ಭಾಗದಲ್ಲಿ ಇರುವ ಎರೆಡು ಶಟರಗಳನು ಮುಚ್ಚಲಾಗಿದೆ ವಿದ್ಯುತ ಕಂಬ ವಿದೆ